ನಾವು ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ಚಿಕೆನ್ ಪೀಸ್ಗಳನ್ನ ನಾವು ನೋಡಬಹುದಾಗಿದೆ ಹಾಗು ಇಲ್ಲಿ --

ನಾವು ಇಲ್ಲಿ ಒಂದು ಬಿಳಿಯ ಕಾರನ್ನು ನೋಡಬಹುದಾಗಿದೆ ಹಾಗೆ ಕಾರಿನ ಮುಂಬಾಗದಲ್ಲಿ ಕೆಲವು ಒಂದು ಡೆಕೋರೇಷನ್ ಅನ್ನ ಮಾಡಿದ್ದಾರೆ ಡೆಕೋರೇಷನ್ ಫ್ಲವರಿಂದ --